ನಾವು ಫಸ್ಟ್ ಇಯರ್ ಇದ್ದಾಗ ನಮ್ಮಗೂ ನಮ್ಮ ಸೀನಿಯರ್ಸ್ ಫ್ರೆಷೆಸ್ ಪಾರ್ಟಿ ಮಾಡಿದರು.

ಅದು ಕಲಂಗಡಿ ಹಣ್ಣಿಂದು ಅದು ಮಾಡ್ಸಿದ್ದು ಅದ್ರಿಂದ ಫೋಟೋ ಫ್ರೇಮ್ ಮಾಡ್ಸಿದ್ದು.

ಒಂದ್ ಒಂದ್ ಸ್ಟೆಪ್ ಬರಲಿಲ್ಲಾ ಅಂದ್ರೂನು ಅದ್ರಒಳಗೆ ಪಾರ್ಟಿಸಿಪೇಟೆ ಮಾಡಬೇಕ್.

ಅಲ್ಲಿ ಒಂದ್ ನಾಕ್ ಐದ್ ಕೈ ಕಾಲ್ ಆಡ್ಸದಿದ್ರೆ ಸಾಕ್--

ಅದ್ರಿಂದ್ರ ಏನಾಗುತ್ತಿತ್ತು ಆಗತ್ತಂತ ಅಂದ್ರೆ ಮೈಂಡ್ ಫ್ರೆಶ್ ಆತ್ತಿತು ಮೈಂಡ್ ಕೂಲ್ ಆಗತ್ತಿತು.